ಈ ಚಿತ್ರದಲ್ಲಿ ಕಾಣಿಸುತ್ತಿರುವುದು ಏನೆಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಚಿತ್ರಣವಾಗಿದ್ದು--

ಈ ಚಿತ್ರದಲ್ಲಿ ನಾವು ಕಾಣುತ್ತಿರುವುದು ಏನಂದರೆ ಇದು ಒಂದು ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಚಿತ್ರಣವಾಗಿದೆ. ಅಂದರೆ ಇದು ಒಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಒಂದು ಕ್ಷೇತ್ರದ ಚಿತ್ರಣವಾಗಿದೆ. ಇಲ್ಲಿ ಪಕ್ಕದಲ್ಲೊಂದು ಓಮಿನಿ ನಿಂತಿದೆ.